ಹಣ್ಣು ಹಣ್ಣುಗಳನ್ನು ಫ್ರೇಶ್ ಹಾಗಿ ಇಟ್ಟಿರುತಾರೆ ಇಲ್ಲಿ ಅದೆಲ್ಲ ಮಾರಾಟ ಕೂಡ ಮಾಡುತರೆ ಇದನ್ನು ಜನರು ತೆಗೆದುಕೊಂಡು ಹೋಗಿ ತಿಂತರೆ.

ಹಾಗು ತೆಂಗಿನ ಮರ ಇತ್ಯಾದಿ ಮರ ಇದೆ ಇಲ್ಲೊಂದು ಓಪನ್ ಅಂತ ಬೋರ್ಡ್ ಇದೆ ಇಲ್ಲೊಂದು ಕಂಬ ಇದೆ ಹಾಗು ಇಲ್ಲಿ ಆ ಇತ್ಯಾದಿ ಈ ರೀತಿಯ ಅಂಚಿನಿಂದ ಕಟ್ಟಿದ್ದಾರೆ.

ಇಲ್ಲಿ ಒಂದು ರೀತಿಯಾದ ದೊಡ್ಡದಾದ ಕಟ್ಟಡ ಇದೆ ಸುತ್ತಾಮುತ್ತಾ ನೋಡಲು ಇಲ್ಲಿ ಫೀಲಿಂ ನೋಡಲು ತುಂಬಾ ಹೆಚ್ಚಾಗಿ ಜನರು ಬರ್ತಾರೆ ಈ ಚಿತ್ರದಲ್ಲಿ ಇದನ್ನು ನೋಡಬಹುದು

ಇಲ್ಲಿ ಒಂದಿಷ್ಟು ಕಟ್ಟಡ ಇದೆ ಮರ ಕೂಡ ಇದೆ ಆರ್ಚ್‌ ಇದೆ ಇಲ್ಲಿ ಈ ರೀತಿಯಾಗಿ ಕಲರ್‌ ಲೈಟಿಂಗ್‌ ಬರ್ತಾ ಇದೆ.

ಟೇಬಲ್‌ ಆಗಿದ್ದು ಇಲ್ಲಿ ದೊಡ್ಡದಾದ ಉದ್ದಾದಾದ ಒಂದು ಚೇರ್‌ ಇದ್ದು ಇಲ್ಲಿ ನಾನಾ ತರಹದ ಒಂದಿಷ್ಟು ಪೇಯಿಟಿಂಗ್ ಇದೆ.

ಆಮೇಲೆ ಇಲ್ಲಿ ಒಂದು ಲೈಟಿಂಗ್‌

ಇಲ್ಲಿ ಒಂದು ಚೇರ್‌ಗಳು ಇದ್ದಾವೆ ಆಮೇಲೆ ಡೋರ್ ಕಿಟಕಿಗಳು ‌ಇದ್ದಾವೆ ಈ ಚಿತ್ರದಲ್ಲಿ ಇದನ್ನು ನೋಡಬಹುದು.